ಇದು ಕೂಡ ಒಂದು ಅದ್ಭುತವಾದ ಚಿತ್ರ ಇಲ್ಲಿ ಜಳಕ ಮಾಡುತ್ತಿದ್ದಾರೆ ಯಾವುದೋ ದೇವಸ್ಥಾನದ ಸಂಕೀರ್ಣ ಇದ್ದಹಾಗೆ ಇದೆ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ದೃಶ್ಯ ಅದ್ಭುತವಾದಂತಹ --

ಒಂದು ಅದ್ಭುತವಾದಂತ ಚಿತ್ರ ನೋಡಲು ಅದ್ಭುತವಾದಂತಹ ದೃಶ್ಯ ಕಂಡು ಬರುತ್ತಾ ಇದೆ ಹಾಗಾಗಿ ಇದು ತುಂಬಾ ಚೆಂದದಂತ ಒಂದು ದೃಶ್ಯವಾಗಿದೆ.

ಬಾಡಿ ಬಿಲ್ಡರ್ ಬಾಡಿ ಬಿಲ್ಡರ್ ತುಂಬಾ ಅದ್ಭುತವಾಗಿದ್ದಾನೆ ಅದ್ಭುತವಾಗಿ ಇವನು ತನ್ನ ದೇಹದ ಒಂದು ಬಾಡಿಯನ್ನು ಹೆಚ್ಚಿಸಿಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಅವನ ಬಾಡಿಯನ್ನು ಬಿಲ್ಡ್ ಮಾಡಿ --

ಜಿಮ್ ಈಗ್ ಹೋಗ್ಯಾನ ಜಿಮ್ ನ್ಯಾಗ್ ಬಾರಿ ವರ್ಕೌಟ್ ಮಾಡಕ್ಕತನ ಜಿಮ್ ಅಂತು ಫಸ್ಟ್ ಕ್ಲಾಸ್ ಇರತೈತಿ ಜಿಮ್ . ಅಲ್ಲಿ ಎಲ್ಲ ತರಹದ ಪಳಗಿಸಲು ಬಾಡಿ ಯನ್ನು ಪಳಗಿಸಲು ಒಂದು ಕ್ರೀಡೆನುಡಿತೈತಿ ಬಾಡಿ ಫುಲ್ ಬಿಲ್ಡ್ ಮಾಡಬಹುದು.

ವಿವೊ ವಿ ಲೆವೆನ್ ಫೋರ್ತೀನ್ ಪ್ರೊ ಡಬಲ್ ಕ್ಯಾಮೆ ರದಲ್ಲಿ ಶೂಟ್ ಮಾಡಲಾಗಿದೆ ಇದು ತುಂಬಾ ಚೆನ್ನಾಗಿರುವಂತ ಒಂದು ದೃಶ್ಯವಾಗಿದೆ ಅದ್ಬುತವಾದಂತ ಒಂದು ದೃಶ್ಯವಾಗಿದೆ.